ಸೊ ನಾವು ತಗೋಳದಕ್ಕಿಂತ ಇನ್ನೊಬ್ರಿಗೆ ಕೊಡ್ಸಿದ್ರೆ ಅಥವಾ ನಾವು ಇನ್ನೊಬ್ಬರಿಂದ ನಾವು ಇಸ್ಕೊಂಡ್ರೆ ನಮಗೆ ಒಳ್ಳೇದು ಆಗುತ್ತೆ ಅಂತ ಅಂದಿ--

ಸಂಜೆ ಟೈಮ್ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮ್ ಪೇರೆಂಟ್ಸ್ ಜೊತೆ ಬಂದಿ--

ಅಹ್ ಸೊ ನಾನು ಈ ತುಂಬಾ ಈ ದೇವ್ರನ್ನ ನಂಬತೀನಿ--

ನಿಮಗೂ ಇದೆ ತರ ಇಷ್ಟ ಆದ್ರೆ ಹೋಗಿ ಮಾಡಿಸಿಕೊಳ್ಳಿ-

ಇದ್ ಬಂದ್ಬಿಟ್ಟು ಯಾವ್ದೋ ಗೋಪುರ ಗೋಪುರ ಹತ್ರ ಇವ್ರ್ ಯಾರೋ ನಿಂಥಂಕೊಂಡಿದ್ದಾರೆ ಮನುಷ್ಯರು-

ನೀವ್ ಅದಕ್ಕೆಲ್ಲ ಒಂದ್ಸಲ ವಿಸಿಟ್ ಕೋಟ್ ಬನ್ನಿ--

ನೋಡಕ್ ತುಂಬಾ ಚೆನ್ನಾಗಿ ಇರುತ್ತೆ ನೀರ್ ಅಂದ್ರೆ ಯಾರಿಗ್ ಇಷ್ಟ ಇರಲ್ಲ ಹೇಳಿ ನೀರ ಅಂದ್ರೆ ಎಲ್ಲರಿಗೂ ಇಷ್ಟ ನೀರಲ್ಲಿ ಹೋಗಿ ಆಟ ಆಡಬೇಕು.

ಒಳ್ಳೆ ಎಂಜೋಯ್ಮೆಂಟ್ ಇದೆ ಯಾವ್ದೋ ಬೆಟ್ಟಗಳ ಮದ್ಯೆ ಒಂದು ಬಂಡೆಗಳ ಮದ್ಯೆ ಬರ್ತಾ ಇರೋ ನೀರು--

ಅವ್ರ್ ಅವ್ರ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ತಾರೆ.